ಈ ಚಿತ್ರದಲ್ಲಿ ನಾವು ರಂಗೋಲಿ ಸಿಲ್ಕ್ ಅಂಡ್ ಸರೀಸ್ ಅಂಗಡಿ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ವೈಟ್ ಕಲರ್ ಸ್ --

ಒಂದು ಫ್ಯಾನ್ ಇದೆ ಬಿಳಿ ಬಣ್ಣದ್ದು.

ಉದ್ಯಾನವನವಿದೆ ಒಂದು ಸಿಂಹವು ದೂರದಲ್ಲಿ ಕುಳಿತು ಕೊಂಡಿದೆ.

ಒಂದು ಕಾರು ನಿಂತಿದೆ ಲೈಟಿ ನ ಕಂಬಗಳಿವೆ.